ಇದರಲ್ಲಿ ಒಂದು ಕಾರನ್ನು ರಿಪೇರಿ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಇದರ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದ ಗೋಡೆಯನ್ನು ನಾವು ಕಾಣುತ್ತೇವೆ.

ಇದರ ಕೆಳಗಡೆ ಒಂದು ಟೇಬಲ್ ಇದೆ ಎಂದು ಹೇಳಬಹುದು.

ಇದರ ಮೇಲ್ಬಾಗದಲ್ಲಿ ಪರ್ಫೆಕ್ಟ್ ಕಾರ್ ಕೇರ್ ಎಂಬ ಇಂಗ್ಲಿಷ್ ನಲ್ಲಿ ದೊಡ್ಡದಾದ ಅಕ್ಷರ ಬರೆದಿರುದನ್ನ ನಾವು ಕಾಣುತ್ತೆವೆ.

ಅದರ ಮುಂಭಾಗದಲ್ಲಿ ಒಂದು ಕಾರು ನಿಂತಿರುವುದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಫೋಟೋ ಸ್ಟುಡಿಯೋ ದ ಒಳಬಾಗದ ದೃಶ್ಯ ಎಂದು ನಾವು ಹೇಳಬಹುದು.

ಒಟ್ಟರೆಯಾಗಿ ಈ ದೃಶ್ಯವನ್ನು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳುತ್ತೇವೆ.

ಹಾಗೂ ಇಲ್ಲಿ ನೀಲಿ ಬಣ್ಣದ ಶಾಲನ್ನು ಹಾಕಿರುವುದು ನಮಗೆ ತಿಳಿದು ಬರುತ್ತದೆ.

ಈ ದೃಶ್ಯವು ನೋಡಲು ತುಂಬ ಸುಂದರ ಹಾಗು ಮನೋಹರವಾಗಿದೆ ಎಂದು ನಾವು ಹೇಳಬಹುದು.

ಮತ್ತು ತೆಳಗಡೆ ಬೇರೆ ಬೇರೆ ಬಣ್ಣದ ಮ್ಯಾಟ್ ಗಳನ್ನ ಅಳವಡಿಸಿದ್ದಾರೆ.

ಇದು ಒಂದು ಮೋಟಾರ್ ವರ್ಕ್ಸ್ ನ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಇದರ ಒಳಗಡೆ ಒಂದು ತಗಡಿನ ಶೆಡ್ಡಿನ ಆಕಾರದಲ್ಲಿದೆ.

ಇದು ಒಂದು ಆಸ್ಪತ್ರೆಯ ಮುಂಭಾಗದ ದೃಶವಾಗಿದೆ ಇಲ್ಲಿ ಒಬ್ಬ ಮಹಿಳೆಯನ್ನು ನಾವು ಕಾಣುತ್ತೇವೆ.

ಮುಂಭಾಗದಲ್ಲಿ ಮೆಟ್ಟಿಲುಗಳನ್ನು ಅಳವಡಿಸಿದ್ದಾರೆ ಎಂದು ಹೇಳುತ್ತೇವೆ.

ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಸೋಲಾರ್ ನ ಚಿತ್ರಣವಾಗಿದೆ ಇಲ್ಲಿ ಎರಡು ದೊಡ್ಡದಾದ ಸೋಲಾರ್ ಗಳನ್ನು ನಾವು ಕಾಣುತ್ತೆವೆ.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ನ ಚಿತ್ರಣವಾಗಿದೆ ಇಲ್ಲಿ ಒಬ್ಬ ಬಾಲಕ ಜಳಕ ಮಾಡುತ್ತಿದ್ದಾನೆ.

ಹಾಗು ಇದು ನೀರು ರಭಸವಾಗಿ ಹರಿಯುತ್ತಿದೆ ಎಂದು ಹೇಳಬಹುದು.

ಇಲ್ಲಿ ಕಬ್ಬಿಣದ ಮತ್ತು ತಗಡಿನ ಬೆಂಚುಗಳನ್ನು ನಾವು ಕಾಣುತ್ತೇವೆ ಇಲ್ಲಿ ಬಾಳೆ ಗಿಡ ಇದೆ.

ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗು ಅಚ್ಚಹಸಿರು ಬಣ್ಣದ ಗಿಡ ಮರಗಳಿವೆ.

ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಎಂದು ನಾವು ಹೇಳುತ್ತೇವೆ.

ಇದರ ಮೇಲ್ಭಾಗದಲ್ಲಿ ಆಟೋ ರೀಕಂಡಕ್ಟರ್ಸ್ ಎಂದು ಬರೆದಿದ್ದಾರೆ ಇದರಕ್ಕೆ ಒಂದು ಸೈಕಲ್ ಇದೆ.

ಇದರ ಸುತ್ತು ಹೊಡೆದ ಭಾಗದಲ್ಲಿ ಹಚ್ಚ ಹಸಿರಿನ ಗಿಡಮರಗಳಿವೆ ಎಂದು ಹೇಳಬಹುದು ಇದರ ಹಿಂಭಾಗದಲ್ಲಿ ಆಕಾಶವು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ಅಂಚುಗಳು ಬಕೆಟ್ ಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ಕ್ರಿಸ್ತರ ಫಂಕ್ಷನ್ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಬ್ಯೂಟಿ ಪಾರ್ಲರ್ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಇಲ್ಲಿ ಚೇರ್ ಗಳು ಮತ್ತು ಕನ್ನಡಿ ಇದೆ.